ಸ್ಕೂಲ್ ಬಸ್ಸ ಸ್ಕೂಲ್ ಬಸ್ಸನ್ನ ನಾವು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ --

ಮಕ್ಕಳಿಗಾಗಿ ಬಾಲಸುತ್ತೇವೆ. ಒಂದು ಸ್ಕೂಲ್ ಎಷ್ಟು ದೂರವಾಗಿದ್ದರು ಬಸ್ ನಮಗೆ --

ಹಾಗಾಗಿ ನಾವು ಜಾರಬಂಡಿಯನ್ನು ಹೆಚ್ಚಾಗಿ ಆಡುತ್ತೇವೆ. ಮಕ್ಕಳಿಗೆ ಇದು ಎದೆಂದರೆ ತುಂಬ ಇಷ್ಟಾ --

ಬುಕ್ಸ್ಟಾಲ್ ಅಲ್ಲಿ ನಮಗೆ ಬೇಕಾದ ಎಲ್ಲ ಬುಕ್ಕು ಗಳು ಸಿಗುತ್ತದೆ ಹಾಗು ಪೆನ್ನು ಗಳು ಸಿಗುತ್ತದೆ.

ನಮಗೆ ದೈಹಿಕ ವಾಗಿ ಮತ್ತು ಮಾನಸಿಕ ವಾಗಿ ತುಂಬ ಅನುಕೂಲ ವಾಗಿರುತ್ತದೆ.

ವಿಮಾನದ ವಿಮಾನದಲ್ಲಿ ಹೋಗಬೇಕಾದರೆ ಹಣವು ಹಾಗೆ ಇರಬೇಕು ವಿಮಾನವು ನಮಗೆ --

ಗಾರ್ಡನ್ ನಲ್ಲಿ ನಮಗೆ ಎಲ್ಲ ತರದ ಹೂವುಗಳು ಹಾಗು ನಮಗೆ --

ಹಾಗಾದಾಗ ಮಾತ್ರ ನಾವು ಕುಡಿಯಲು ಆ ನೀರನ್ನು ಬಾ --

ಮೀನು ಮಾರಾಟ ಇದು ಜಾಸ್ತಿ ಕರಾವಳಿ ತೀರಾ ಅಂತಹ --

ಪ್ರದೇಶಗಳಲ್ಲಿ ಹೆಚ್ಚು ಕಂಡು ಬರುತ್ತದೆ ಹಾಗು ಮಾನಗಳೂರು ಅಅ ಮೀನು ತಿನ್ನೋದೇ --

ಬಸ್ಸ ಬಸ್ಸು ಇದು ಒಂದು ಸರ್ಕಾರೀ ಬಸ್ಸ ಆಗಿದೆ. ಅದ್ರಲ್ಲಿ ಸಾರ್ವಜನಿಕರು ಸಹ --

ಮೂರ್ತಿ ಗಳನ್ನೂ ತಯಾರು ಮಾಡುವ ಅಂಗಡಿಗಳಲ್ಲಿ ತುಂಬ ಚೆನ್ನಾಗಿ ದೇವಿ ವಿಗ್ರಹ ಹಾಗು --

ಇದರಲ್ಲಿ ಗೊಂಬೆಗಳ ಥರ ಕಾಂತಾ ಇದ್ದಾರೆ ಪುಟ್ಟ ಪುಟ್ಟ ಮಕ್ಕಳು.

ಸರಿಪಡಿಸುತ್ತಾರೆ ಇದರಲ್ಲಿ ಮೊಗ್ಗಿನ ಮನಸಿನಲ್ಲಿ ಒಂದು ಹ್ಮ್ಮ್ --